ಈಗ ಒಂದ್ ಸ್ವಲ್ಪ ಬಟ್ಟೆ ಒಣಗಿಸ್ತಾ ಇದ್ದೆ.

ಈಗ ಮಳೆ ಕಡಿಮೆಯಾಗ್ ಹೋಯಿತು. ಇಲ್ಲಿ.ನಾನು Bangalore ಅಲ್ಲಿ ಇದ್ದೀನಿ.

ಇವಾಗ ಸ್ವಲ್ಪ ಚಳಿಯೆಲ್ಲಾ ಇತ್ತು.

ಮಳೆ ಬರ್ತಾ ಇತ್ತು ಮಂಜಲ್ಲ ಇತ್ತು ಈಗ ಎರಡು ದಿನದಿಂದ ಮಾತ್ರ ತುಂಬಾನೇ ಸೆಕೆ.

ಹೌದಾ ಆದ್ರೆ ಈಗ ಚಳಿಗಾಲ ಅಲ್ಲ? ಶೆಕೆ ಆಗ್ತದಾ.

ಅದೇ ಎನಾ weather change ಆಗ್ತಾ ಇದೆ.

ತುಂಬಾನೇ ಮಳೆಯೆಲ್ಲಾ ಬಂದು ಒಂದು ಎರಡು ವಾರ ಮಳೆಗೆ ಚಲಿಯೆಲ್ಲಾ ಇತ್ತು.

ಇವಾಗ ಎರಡು ದಿನದಿಂದ ತುಂಬಾನೇ ಶೆಕೆ ಆಗ್ತಾ ಇದೆ ಒಂದೇ ಸರ್ತಿ.

ಅದೇ ನಮ್ಮ ಊರಲ್ಲಿ ಹಾಗೆ ಇಲ್ಲ ನಮ್ಮಲ್ಲಿ ಇಲ್ಲಿ ಒಮ್ಮೆ ಚಳಿ ಉಂಟು , ಬಿಸಿಲು ಉಂಟು ಆದ್ರೆ ಮಳೆ ಮೊನ್ನೆಯಿಂದ ಕಾಣುದಿಲ್ಲ. ಆದ್ರೆ ಚಳಿಗಾಲದಲ್ಲಿರುವಷ್ಟು ಚಳಿ ನಮ್ಮಲ್ಲಿಲ್ಲ.

ಆದ್ರೆ ಬೆಳಿಗ್ಗೆ ಎಲ್ಲ ಏಳುವಾಗ ಒಮ್ಮೊಮ್ಮೆ ಚಳಿ ಅಂತ ಅನಿಸುತ್ತದೆ ನಂಗೆ.

ಈಗ ಮಾತ್ರ ಬಿಸಿಲು ಉಂಟು ಆದ್ರೆ ನಂಗೆ ಚಳಿ ಆಗುವ ಹಾಗೆ ಅನಿಸ್ತಾ ಉಂಟು ಆದ್ರೆ ಚಳಿ ಇಲ್ಲ ಹಾಗೆ.

ಮತ್ತೆ ನಂಗೆ ಸ್ವಲ್ಪ ಚಳಿ ಬೇಗ feel ಆಗ್ತದೆ ಎಲ್ಲರಿಗಿಂತ ಎಲ್ಲರೂ ಸೆಕೆ ಶಕೆ ಅಂತ ಹೇಳ್ತಿರುವ time ಅಲ್ಲಿ.

ನನಗಂತೂ ಈಗ ಹಾಗೆ ಆಗಿರ್ಬೋದು. ಆದ್ರೆ ನಾನು ನನ್ನ ಮನೆ ಹತ್ರದ್ದವರೆಲ್ಲ ಹೇಳುವ ಲೆಕ್ಕದಲ್ಲಿ ನೋಡಿದ್ರೆ.

ಈಗ ಅಷ್ಟು ಚಳಿ ಇಲ್ಲ ಮೊದಲಿನಷ್ಟು ಚಳಿಯಲ್ಲ ಇಲ್ಲ. ಮತ್ತೆ ಬೆಳಿಗ್ಗೆಯೆಲ್ಲಾ? ಬೆಳಿಗ್ಗೆ ಬೆಳಿಗ್ಗೆ ಶಕೆ ಇರುತ್ತದೆ ಇಲ್ಲಿ ಕೂಡ.

ಹಾ ಆದ್ರೆ ನಿಮ್ಮ ಊರಲ್ಲಿ Bangalore ಅಲ್ಲಿ ವಾತಾವರಣ ಬದಲಾಗ್ತಾ ಉಂಟು ಅಷ್ಟರಮಟ್ಟಿಗೆ ಇಲ್ಲಿ ಬದಲಾವಣೆ ಕಾಣಿಸ್ತಿಲ್ಲ ಅಂತಾ ಅನ್ನಿಸ್ತದೆ.

ಹಾ actually ಇಲ್ಲಿಯೆಲ್ಲಾ ಜಾಸ್ತಿಯಾಗಿ December, February end ವರೆಗೆ ಚಳಿ ಇರುತ್ತೆ

ಇವಗಂತೂ sudden ಆಗಿ ಏನೋ. ಒಂದ್ weather . ಒಂದೊಂದು ದಿನ ಒಂದೊಂದು weather ಆಗ್ತಾ ಇದೆ.

ಹೌದಾ ಇಲ್ಲಿ ಕೂಡ ಅದೇ ರೀತಿ ಆದ ಸಂದರ್ಭಗಳು ಉಂಟು, ನಿಮ್ಮ ಆಚೆ ಹನಿ ಎಲ್ಲ ಬೀಳುದಿಲ್ವಾ?

ಇಲ್ಲ ಹನಿ ಒಂದ್ ಸ್ವಲ್ಪ ಬೆಳಿಗ್ಗೆ ಇದೆ ಸ್ವಲ್ಪ ಮಂಜೆಲ್ಲಾ ಇರುತ್ತೆ.

ಆದ್ರೆ ಅಷ್ಟೊಂದಿಲ್ಲ ಈಗ ಎರಡು ದಿನದಿಂದ complete ಆಗಿ weather ನೆ change ಆಗಿ ಹೋಗಿದೆ.

ಮತ್ತೆ ಹೀಗೆಲ್ಲಾ weather change ಆಗಲಿಕ್ಕೆ ನಾವೇ ಕಾರಣ ಅಲ್ವಾ ಡಯಾನಾ ಅವ್ರೆ? ನಾವು ಮಾಡುವ ಕೆಲಸಗಳ, ಈ weather change ಆಗಲಿಕ್ಕೆ ಕಾರಣ ಅಂತ ನಮಿಗೆ ಅನಿಸೋದು.

ಅಂದ್ರೆ ನಾವೀಗ ತುಂಬಾ develop ಆಗ್ತಿದ್ದೇವೆ. ಅಂದ್ರೆ ಅಭಿವೃದ್ಧಿ ಅಂತ ಹೆಸರಲ್ಲಿ ಎಂತಾ ಎಲ್ಲಾ ಕಾರುಬಾರುಗಳನ್ನು ನಮ್ಮ ಪ್ರಕೃತಿಯ ಮೇಲೆ ಮಾಡ್ತಿದ್ದೇವೆ.

ಅದು ಸರಿ ಒಪ್ತೀನಿ ಇವಾಗ ಗಾಡಿಗಳು ಅಷ್ಟೇ ಬೆಳಿಗ್ಗೆ ಅಂತೂ ಆರೂವರೆ ಏಳು ಗಂಟೆ ಆಗ್ಬೇಕಾದ್ರೆ ಶೆಕೆ ಶುರುವಾಗ್ತದೆ. ಗಾಳಿ heat ಈ vehicle ವಾಹನಗಳ heat ಗೆ ಎಲ್ಲಾ.

ನಮ್ಗೆಲ್ಲಾ ನಡ್ಕೊಂಡು ಹೋಗ್ಲಿಕ್ಕೆ ಉದಾಸೀನ ಆಗುತ್ತೆ.

ಹಾ ಗಾಡಿನೇ ಬೇಕಾಗುತ್ತೆ ನಾವೇ ಮಾಡ್ಕೊಂಡಿದ್ದೀವೆಲ್ಲ?

ಹಾ ಹೌದೌದು ಮತ್ತೆ ಹಾಗೆ ಮತ್ತೆ ನಾವು ತುಂಬಾ ಎಂತಾ ನಾಗರಿಕತೆ ಕೈಗಾರಿಕರಣ ಅಂತೆಲ್ಲ ಹೆಸರಲ್ಲಿ ಎಂತ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಹೊಸ ಹೊಸ ಪ್ರಯೋಗವನ್ನು ಪ್ರಕೃತಿ ಮೇಲೆ ಮಾಡ್ತಿದ್ದೇವೆ ನಾವು ನಮ್ಮ ಮೇಲೆ ಮಾಡಿ ಕೊಂಡ್ರೆ ಪರವಾಗಿಲ್ಲ.

ನಾವು ಹೊಸ ಹೊಸ ಪ್ರಯೋಗಕ್ಕೆ ಆದು ಏನಾದ್ರು ಪ್ರತ್ಯುತ್ತರ ಕೊಡ್ ಬೇಕಲ್ಲ ಅದೇ ಈ ರೀತಿ ಕೊಡ್ತಾ ಉಂಟು ಅಂತ ಅನಿಸುತ್ತದೆ.

ಈಗ ನಾವು ಎಲ್ಲೋ ಇದ್ದೋ ಏನೋ ಮಾಡ್ತಿರುವಾಗ ಅದ್ರ.

ಪ್ರತಿಯೊಂದು ಪರಿಣಾಮ ಕೂಡ ನಾವು ಇರೋ ಪ್ರಕೃತಿ ಮೇಲೆ ಆಗುವ ಕಾರಣ ಹೀಗೆ ಯೆಲ್ಲಾ ಆಗೋದು ಅಂತ ನಂಗೆ ಅನಿಸುತ್ತದೆ.

ನಾವ್ ಸಮಸ್ಯೆ ನಾವು ತಂದು ಒಡ್ಡಿದ್ದೇವೆ ಅಂತಾ ಅಂದ್ಮೇಲೆ ಉತ್ತರ ಕೂಡ ಅದ್ರಲ್ಲೇ ಇರ್ಬೇಕಲ್ವಾ?

ನಾವು ಉತ್ತರವನ್ನು ಹುಡುಕ್ಲಿಕ್ಕೆ ಈಗ ಯಾರು ಪ್ರಯತ್ನ ಮಾಡ್ತಿಲ್ಲ ಅಂತಾ?

ಹೌದು ಸರಿನೆ ನಿಂಗೆ ಇನ್ನೊಂದು ಸರ್ತಿ call ಮಾಡ್ಲಾ?

ನಮ್ಸ್ಕಾರ ಎಲ್ರಿಗೂ ನೋಡೇ ನೋಡಿರ್ತಿರ ಅಲ್ವಾ ಮಕ್ಳಿಗೆಲ್ಲ ಬಹಳ ಪ್ರಿಯವಾದಂಥ ಜಾಗ ಅದು zoo . ಕನ್ನಡ್ದಲ್ಲಿ ಇದನ್ನ ಪ್ರಾಣಿ ಸಂಗ್ರಹಾಲಯ ಅಂತ್ ಹೇಳಿ ಕರಿತೇವೆ. ಈ ಪ್ರಕೃತಿಯಲ್ಲಿ ಮನುಷ್ಯನಿಗೆ ಬದುಕುವ ಎಷ್ಟು. ಇದೀಯೋ ಅಷ್ಟೇ ಹಕ್ಕು ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗು ಕೂಡ caugh ಇದೆ. ಮ~ ಹಿಂದೆ ಎಲ್ಲಾ ಪ್ರಾಣಿಗಳು ಕಾಡಿನಲ್ಲಿ ಸ್ವಚ್ಛಂದವಾಗಿ ವಿಹರಿಸ್ತಾ ತಮ್ಮ ಬದುಕನ್ನ ಇದ್ವು ಆದ್ರೆ. ಮನುಷ್ಯ ಬುದ್ಧಿವಂತನಾಗ್ತಾ ಬಂದ ಬುದ್ಧಿವಂತಿಕೆಯ ಜೊತೆಗೆ ತನ್ನ ಸ್ವಾರ್ಥವನ್ನ ಸೇರ್ಸ್ಕೊಂಡು ಇಡೀ ಪ್ರಕೃತಿಯನ್ನ ದೋಚ್ಲಿಕ್ಕೆ ನಿಂತ ಹಾಗೆ ತನ್ನ ಮನರಂಜನೆಗೆ ಏನ್ ಬೇಕೋ ಅದನ್ನೆಲ್ಲ ಪ್ರಕೃತಿಯಿಂದ ಪಡ್ಕೊಳ್ತಾ ಬಂದ ಆದ್ರೆ. ಕಾಣಿಕೆನೆ zoo ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನೀವು ವಸ್ತು ಸಂಗ್ರಹಾಲಯ ಕೇಳಿ~ ಕೇಳಿರ್ಬಹುದು museum ಅಂತ ಹೇಳ್ ಕರೀತೀವಿ. ಈ ವಸ್ತು ಸಂಗ್ರಹಾಲಯ ನೋಡೋದ್ರಲ್ಲಿ ಒಂದ್ ರೀತಿ ಒಂದ್ ಅರ್ಥ ಇದೆ. ಆದ್ರೆ ಕಾಡಿನಲ್ಲಿ ಬದುಕ್ಬೇಕಾಗಿದ್ದಂಥ ಪ್ರಾಣಿ ಪಕ್ಷಿಗಳನ್ನೆಲ್ಲ. ನಾವ್ ಯಾಕೆ ತಕೊಂಡ್ ಬಂದು ಒಂದ್ ಕಡೆ ಇಟ್ಟು ಅದನ್ನ ನಾವ್ ನೋಡ್ಲಿಕ್ಕೆ ಹೋಗ್ತಿದಿವಿ ತಪ್ಪಲ್ವ ಇದು ನಾವ್ ಮಾಡ್ತಾ ಇರೋದು ಆ ಪ್ರಾಣಿಗಳಿಗೆ ನಮ್ಗೆ ಯಾವ್ದಾದ್ರು ಹಕ್ಕ್ ಬೇಕು ಅಂತ್ ಹೇಳಿದ್ರೆ ನಮ್ಗ್ ಸಿಗ್ಬೇಕಾಗಿರ್ತಕ್ಕಂಥದ್ದೇನು. ಸಿಕ್ಕಿಲ್ಲ ಅಂತ್ ಹೇಳಿದ್ರೆ ನಾವ್ ಹೋರಾಟ ಮಾಡ್ತಿವಿ ಬಾಯ್ ಬಿಟ್ ಕೇಳ್ತಿವಿ ಆದ್ರೆ ಪ್ರಾಣಿಗಳಿಗೆ ಬಾಯ್ ಬಿಟ್ ಕೇಳೋ ಶಕ್ತಿ ಇಲ್ಲ ಅನ್ನೋ ಒಂದೆ ಒಂದ್ ಕಾರಣಕ್ಕೆ ಆ ಪ್ರಾಣಿಗಳ ಮೂಲಭೂತ ಹಕ್ಕುಗಳನ್ನ ನಾವ್ ಕಸಿದ್ಕೊಳ್ತ ಇರೋದು ಎಷ್ಟ್ ಸರಿ ಮನರಂಜನೆಯ ನಿಟ್ಟಿನಲ್ಲಿ. ಖುಷಿಯ ಹೆಸರಿನಲ್ಲಿ ನಾವು ಈ ಪ್ರಾಣಿಗಳನ್ನೆಲ್ಲ ಒಂದ್ ಕಡೆ ತಂದಿಟ್ಕೊಂಡು ಆ ಅದನ್ನ ಪ್ರದರ್ಶನಕ್ಕಿಟ್ಕೊಂಡು ಅದ್ರಿಂದ ಆದಾಯ ಮಾಡ್ಕೊಳ್ತಿವಿ ಮಾಡ್ಕೊಳ್ತಿದೀವಿ ಅಂತ್ ಹೇಳಿದ್ರೆ ಯೋಚ್ನೆ ಮಾಡಿ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ತಕ್ಕಂಥ. ಸಂದರ್ಭದಲ್ಲಿ ನಾವಿದಿವಿ ಅಂತ್ ಹೇಳಿ. ಈಗ ಪ್ರಾಣಿ ಈಗ ನಮ್ಮ Mysore ಭಾಗಕ್ ಬಂದ್ರೆ ವಿಶ್ವ ವಿಖ್ಯಾತವಾದಂಥಹ ಪ್ರಾಣಿ ಸಂಗ್ರಹಾಲಯ ಇದೆ. ಆ ಪ್ರಾಣಿ ಸಂಗ್ರಹಾಲಯದಲ್ಲಿ ಎಲ್ಲಾ ರೀತಿಯ ಅದು. ಜಿರಾಫೆಯಿಂದ ಹಿಡ್ದು ಆನೆ ಇಂದ ಹಿಡ್ದು ಹುಲಿ ಸಿಂಹ ಕರಡಿ ಮೊಸಳೆ ಇನ್ನೂ ಹಲವು ರೀತಿಯಾದಂಥಹ ಪ್ರಾಣಿಗಳನ್ನ ಪಕ್ಷಿಗಳನ್ನ ನಾವ್ ಅಲ್ಲಿ ಕಾಣ್ಬೋದು. ಹೌದು ಸರ್ಕಾರದ ಅಧೀನಕ್ಕೆ ಒಳಪಟ್ಟಂಥ ಸಂಸ್ಥೆ ಅಲ್ಲಿ ಎಲ್ಲಾ ರೀತಿಯಾದಂಥಹ. ಆಹಾರವನ್ನ ಆರೋಗ್ಯವನ್ನ ಸೌಲಭ್ಯವನ್ನ ಕೊಟ್ಟು ಆ ಪ್ರಾಣಿಗಳನ್ನ ನೋಡ್ಕೊಳ್ತ ಇದ್ದಾರೆ ಹೊ ಇಲ್ಲ ಅಂತ ನಾನ್ ಹೇಳ್ತಾ ಇಲ್ಲ ಆದ್ರೆ ಪ್ರಾಣಿಗಳು ಅವುಗಳಿಗೆ ನಿರ್ಧಿಷ್ಟ ಪಡಿಸಿದಂಥಹ ಒಂದು. ಜಾಗವನ್ನ ಬಿಟ್ಟು ಅವು ಜೀವನ ಜೀವಮಾನ ಪೂರ್ತಿ ಬೇರೆ ಎಲ್ಲಾರು ಹೋಗ್ಲಿಕ್ಕೆ ಸಾಧ್ಯ ಆಗತ್ತ? ಅವು ಕೇವಲ ಪ್ರದರ್ಶನದ ವಸ್ತುಗಳಾಗಿ ಉಳ್ದೋಗಿಲ್ವ? ಅವುಕ್ಕು ಜೀವ ಇದೆ, ಅವಕ್ಕು ಭಾವನೆಗಳಿದೆ, ಅವುಗಳಿಗೆ ಸಹಜವಾಗಿ ಬದ್ಕ್ತಕ್ಕಂಥಹ. ಹಕ್ಕಿದೆ ಯಾಕೆ ನಾವಿದನ್ನ ಕಸಿದ್ಕೊಳ್ತಿದಿವಿ ಯೋಚ್ನೆ ಮಾಡ್ಬೇಕು ನಾವಿದನ್ನ. ಆಡುವಂಥಕ್ಕಂಥದ್ದು ಪ್ರಕೃತಿ ನಮಗೆ ನಮ್ಮ ಬದುಕಿಗೆ ಎಷ್ಟು ಬೇಕೋ ಅಷ್ಟನ್ನೂ ಕೊಟ್ಟಿದೆ ಆ ಕೊಟ್ಟಿ. ಇಷ್ಟೆಲ್ಲಾ ಕೊಟ್ಟಿರ್ತಕ್ಕಂಥ ಪ್ರಕೃತಿಯ ಒಂದ್ ಭಾಗವಾದಂಥಹ ಈ ಪ್ರಾಣಿಗಳನ್ನ ಅವುಗಳನ್ನ ಸ್ವಚ್ಛಂದವಾಗಿ ಸಹಜವಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸಹಜವಾಗಿ ನೈಸರ್ಗಿಕವಾಗಿ ಬದುಕುವ ರೀತಿ. ಯಿಂದ ನಾವು ದೂರ ಮಾಡಿ ಅವುಗಳನ್ನ ಬಂಧಿಸಿ ಇಟ್ಟು ಅವುಗಳಿಗೆ ಹಿಂಸೆಯನ್ನ ಕೊಟ್ಟು ನಾವು ಖುಷಿಯನ್ನ ಪಡ್ತಕ್ಕಂಥದ್ದು ಸರಿ ಇಲ್ಲ ಅಂಥಕ್ಕಂಥದ್ದು ನನ್ನ ಅಭಿಪ್ರಾಯ ಆದ್ರೆ ನಾವೀಗ. ಈಗ ಆ ಇದನ್ನ ಧನಾತ್ಮಕವಾಗಿ ನೋಡೋದಾದ್ರೆ ಎಷ್ಟೋ ಪ್ರಾಣಿ ಪಕ್ಷಿಗಳ ಪರಿಚಯ ನಮಗೆ ನಮ್ಮ ಮಕ್ಕಳಿಗೆ ಇಲ್ದೆ ಹೋಗ್ತಿರೋದ್ರಿಂದ ಆ ಅದನ್ನ ಪರಿಚಯ ಮಾಡ್ಕೊಡೋದಿಕ್ಕೋಸ್ಕರ ನಾವು ಈ ಪ್ರಾಣಿ zoo ಅಂತಹ. ಸ್ಥಳಗಳಿಗೆ ಹೋಗಿ ನಮ್ಮ ಮಕ್ಳಿಗೆ ತೋರ್ಸಿ ಅವುಗಳಿಗೆ ಖುಷಿಯನ್ನ ಕೊಡ್ಬಹುದು ಧನಾತ್ಮಕವಾಗಿ ಯೋಚ್ನೆ ಮಾಡೋದಾದ್ರೆ. ಹಾಗೆ ಈ ಪ್ರಾಣಿ ಪಕ್ಷಿಗಳಿಗೆ ಅಲ್ಲಿ ಹೋದಾಗ ಏನು ನಾವು ಗಮ್ನಿಸ್ತಾ ಇರ್ಬಹುದು ಎಷ್ಟೋ ಘಟನೆಗಳನ್ನ. ಆ ಸುಮ್ನೆ ಇದ್ದಂಥ ಪ್ರಾಣಿಗಳನ್ನ ಪದೇ ಪದೇ ಕೆಣಕಿ ಆದಷ್ಟು ಇನ್ ಮುಂದೆನಾದ್ರೂ ಕೂಡ ಬಹುಶಃ ಹೀಗೆ ಈಗ್ ಆಗ್ತಾ ಇರ್ತಕ್ಕಂಥ ಪರಿಸರ ವಿನಾಶ ಹೀಗೆ ಮುಂದುವರಿಸ್ಕೊಂಡು ಹೋಗ್ಬಿಟ್ರೆ ಆ ಈಗ ನಾವು ಕಾಡಿನಿಂದ. ಪ್ರಾಣಿಗಳು ಮರೆಯಾಗಿ ಹೋಗ್ತಾ ಇವೆ ಹೇಗೋ zoo ನಲ್ ಆದ್ರೂ ನೋಡ್ಕೊಳ್ಬೋದು. ಇನ್ನೊಂದ್ ದಿನದ ಪ್ರಾಣಿಗಳು ಇರ್ದೆ ಹೋಗ್ಬೋದು ಆ ಅವು~ ಅವುಗಳು ಅವುಗಳ ಸಂತತಿಯ ವಿನಾಶದ ಅಂಚಿಗೆ ತಲ್ಪುವಂಥಹ. ದುಸ್ಥಿತಿಗೆ ನಾವು ಬರ್ಬಹುದೇನೋ ಆದ್ರಿಂದ ನಾವು ಸಾಧ್ಯವಾದಷ್ಟೂ ಪ್ರಕೃತಿಯನ್ನ ಪ್ರೀತ್ಸೋಣ ಪ್ರಕೃತಿಯನ್ನ ಉಳ್ಸೋಣ ಪ್ರಕೃತಿಯ ಜೊತೆಗೆ ಸಹಜವಾಗಿ ಪ್ರಾಣಿಗಳು ಉಳಿದು ತಮ್ಮ ಸಂತತಿಯನ್ನ ಬೆಳಸಿ. ಪ್ರಕೃತಿಯಸ ಪ್ರಾಕೃತಿಕ ಸಮತೋಲನವನ್ನ ಕಾಪಾಡ್ಕೊಳೋ ಹಾಗೆ ಆಗ್ಲಿ ಎನ್ನುವಂಥದ್ದು ನನ್ನ ಆಶಯ.

ಅರಾಮ್ ನೋಡ್ರಿಪಾ ನೀವ್ ಹೆಂಗ್ ಅದಿರಿ? ಹಾ ನಾನು ಅರಾಮದಿನ ನೋಡ್ರಿ ಏನ್ ಮಾಡಾಕತ್ತೀರಿ?

ಏನಿಲ್ಲ್ ನೋಡ್ರಿ ಇಗ ಒಂದ್ ಸ್ವಲ್ಪ ಕುಂತಿದ್ದೆ.

ನಾನು ಏನಿಲ್ಲ ನೋಡ್ರಿ ನಾನು ಈಗೆಲ್ಲಾ ಕೆಲ್ಸಾ ಅದು ಮಾಡಿ ಕೂತಿದ್ದೆರಿ ಅದ್ಕ ನಿಮಗ್ phone ಮಾಡ್ಬೇಕಂತ್ ಮಾಡದೆರಿ.

ಹ್ಮ್ ರಿ ಮತ್ತ್ ರಿ? ನಿಮ್ಮ ಹೋಗಿರ ಏನ್ರೀ ಸೂಟಿ ಅದವಲ್ರಿ ಈಗ ಹುಡ್ಗುರ್ದೆಲ್ಲಾ?

ಹೋಗಿ ಬಂದ್ರಿ .

ನಾವು ನಮ್ಮ್ ಮಕ್ಳು ಎಲ್ಲಾ ಇದ್ರುನು ನಮಗ್ ಇನ್ನ ಆ ಹಳೆ ನೆನಪು ಬಾಳ್ರಿ ಅಲ್ಲಿ. ಹೌದ್ರಿ ಅಜ್ಜಿ ಊರ ಅಂದ್ರ ಹಂಗೆ ಅಲ್ರಿ ಇನ್ನ್ ಯಾವ್ ಹಳ್ಳಿರಿ ನಿಮ್ದ್ರಿ?

ಹಾನಗಲ್ ಅಂತ ಹೇಳಿರಿ ಇಲ್ಲಿ ಶಿಗ್ಗಾವ್ ದಾಟಿ ಹಾನಗಲ್ . ಹಾ ಏನ್ ಮುಖ್ಯಮಂತ್ರಿ ಅವ್ರ್ ಊರವ್ರ್ ಅಂದಂಗಯ್ತ್ರೀ.

ಮತ್ತ್ರಿ ಹೆಂಗ್ ಅದಾರಿ ಅಜ್ಜಿ ಅದರ್ ಅರಾಮ ಅದಾರಿ? ಅಜ್ಜಿ ಅರಾಮ್ ಅದಾರಿ.

ಹಾ ರಿ ಮತ್ತ ಏನ ಅನ್ನಾಕತ್ತಿದ್ರಿ? ಏನ್ರೀ ಅದ ಅವ್ರಿಗು ಹೋದ ಕೂಡ್ಳೇ ಅವ್ರು ಇನ್ನ ಸಣ್ಣ್ ಹುಡ್ಗುರ ಅನ್ಕೊಂಡ ನಮನ್ನ ಇನ್ನು ಹಂಗೆ ಪ್ರೀತಿ ಮಾಡ್ತಾರಿ. ಹೌದ್ರಿ ಹ್ಮ್ ರಿ ಚಲೋ ಬಿಡ್ರಿ ಬಿಸಲ್ ಬಾಳ ಇರ್ಬೆಕ್ರಿ ಅಲ್ಲಿನುರಿ. ಅಲ್ಲು ಬಿಸಲ್ ಬಾಳ ಐತ್ರಿ ಬಾ~ ಆದ್ರ ಏನ್ ಜೋರು ಹೊಲಗೊಳು ಆವು ಇವು ತಂಪ ತೆಂಗಿನ್ ಗಿಡ ಮನಿ ಸುತ್ತ ಗಿಡ ಎಲ್ಲಾ ಚಲೋ ಐತ್ರಿ ಅಲ್ಲೆ. ಇಲ್ಲಿ ಬರೆ building ಇಲ್ಲ.

ಚಲೋ ಬಿಡ್ರಿ ಅವರ್ದೇ ಚಲೊರಿ ಅವರ್ದ್ ಆ ಅವ್ ಅವ್ರು ಮದಲೆ ಅವ್ರ್ ಸಣ್ಣವ್ರಿದ್ದಾಗದುನು ಎಲ್ಲಾ ಇದು ಚಲೋ ಐತ್ರಿ ವಾತಾವರಣ ಅದೆಲ್ಲಾ ನೀರ ನೀರ ಗೀರ जल्दी ಜಾಸ್ತಿ ಇದ್ದುರಿ. ಇವಗೆಲ್ಲಾ ಏನ ಬಿಡ್ರಿ ಎಲ್ಲಾ ಒಂದ ತರಾ artificial ಜೀವನಾ ಆದಂಗ ಆಗೇತ್. ಖರೇನ ರಿ ನಾವ್ ಅವ್ರಿಗ್ ಹೊಂದ್ಕೊಂತೇವಿ ಆದ್ರ ಅವ್ರಿಗ್ ನಮ್ಮ್ ಜೋಡಿ ಹೊಂದಕೋಳಾಕ್ ಆಗಲ್ಲ್ ಬಿಡ್ರಿ. adjust ಆಗಿ ನಮಗಿನ್ನ ಖುಷಿ ಆಕ್ಕೇತಿ ಅಲ್ಲಿ ಹೋಗಿಂದವ ಎಷ್ಟ ಚಲೋ ಐತಿವಾ ಇಲ್ಲೆ ಅಂತ ಅನಸ್ತೆತಿ. ಹೊತ್ತ್ ಹೊತ್ತಿಗೆ ನಮ್ಮಜ್ಜಿ ಮಾಡೊ ಮಜ್ಜಿಗಿ ತಿನ್~ ಕುಡಿಬಹುದು ಆದ್ ಅಲ್ಲಿ ತಂಪನ್ನ ಊಟಾ ಉಣ್ಬಹುದ್ರಿ ಎಲ್ಲಾ ಮಸ್ತ್. ಇಲ್ಲಿ ಬಂದ್ರೆ ಎಲ್ಲಾ ಅದ plastic bottle ನ್ಯಾಗ್ ನೀರು ಹೋಗ್ತೇತ್ರಿ ನಮ್ದ್ ಅಲ್ಲೆ ಗಡಿಗ್ಯಾಗ್ ನೀರ್ ಕುಡಿತಿದ್ವಿ. ಅದುನಿರಿ ಹಂಗೇರಿ. ಅದ್ ಗಿಡಕ್ಕ್ ಇದ್ ಒಂದ್ ಕಂಬಾ ಐತ್ರಿ ಮನ್ಯಾಗ್ರಿ ಆ ಕಂಬಕ್ಕ ಹಗ್ಗಾ ಕಟ್ಟಿ ಅದರಕ್ಕ್ ಮಜ್ಜಗಿ ಮಾಡೋದ್ ಇದು ಇರ್ತದಲ್ರಿ ಅದ್ ಮಜ್ಜಗಿ ಮಾಡೋದ್ ಕಟ್ಟಿ ಮಜ್ಜಗಿ ಮಾಡ್ತಿದ್ರಿ. ಅದರ್ ಜೊತೆ ನಾವು ಅವ್ರ್ ನಮ್ಮಜ್ಜಿ ಜೊತೆ ಅದ್ ನಾವು ಮಾಡ್ತಿದ್ವಿರಿ .

ನಮ್ದು ಇಲ್ಲಿ ಬಿಜಾಪುರ ಹತ್ರ ಹೊರ್ತಿ ಅಂತ ಹೇಳಿರಿ.

ಓ ಹಂಗಾರ ನೀವು ಮನ್ನೆ ಮನ್ನೆ ಊರಿಗೆ? ಹಾ ಹೋಗಿ ಬಂದೆನ್ರಿ ನಾನುರಿ ತಂಪ್ ಬಿಡ್ರಿ ಅಂದ್ರು ಹೊಲ್ದ ಕಡೆ ಮನಿ ಆಗ್ತೈತಿ ತಂಪ್ ಆಗ್ತೈತಿ. . ಮತ್ತ್ ಮನಿ ಮುಂದ್ ಜಗಲ್ಯಾಗ ಅರಾಮ್ ಮಕ್ಕೊಬಹುದ್ ರಾತ್ರಿ ಗಾಳಿ . ಹ್ಮ್ ಗಾಳಿ ಆಡ್ತೈತ್ರಿ ಮತ್ತ ಎಲ್ಲರು ಕೂಡಿ ಚಕ್ಕ್ ಆಡ್ಕೊತ ಕೂಡ್ತಿದ್ದುರಿ ನಮ್ಮ ಅಜ್ಜಿ, ಅಜ್ಜಾ ನಮ್ಮ್ ಮಾಮಾಗೋಳು ಎಲ್ಲಾರು ಸೇರಿರಿ ಇಲ್ಲಿ ಇಲ್ಲೇನು ಇಲ್ರಿ ಬರೆ ಇದುರಿ. ಹಿಂತಾವು ಇದು ಬಿಸಿ ಬಿಸಿ ಬಿಸಿ ಮನಿ ಆಗಿಬಿಡ್ತೈತ್ರಿ ಇದು ಅರೆರಿ ಆಜು ಬಾಜು ಎಲ್ಲಾ ಕಾದ್ ಕಾದ್.

ಹೌದ್ರಿಪಾ ಒಂದಿಟ್ ಗಾಳಾಡ್ಬೇಕ್ ಅಂದ್ರ ನಮಗ ನಾವು ಮನಿ ಬಿಟ್ಟ್ ಹೋಗುಲ್ಲಾ.

ಹೌದ್ರಿ ಅವಾಗೆಲ್ಲಾ ಇಷ್ಟ್ ದೂರ ದೂರ ದೂರ ದೂರ ಇಂತಾ ಪರಿ ಬೆಳದಿದ್ದಿಲ್ಲಲ್ರಿ ಇದೆಲ್ಲಾ ಊರಿ ಅಲ್ಲೆ ಸಮೀಪ ಸಮೀಪ ಇರ್ತಿದ್ವು ಅಲ್ರಿ ಅವ್ರೆಲ್ಲಾ ನಡಕೋತ್ ನಡಕೋತ್ ಅಡ್ಯಾಡ್ತಿದ್ರ ಅಂತ್ರಿ . ಈಗೂ ಹೌದ್ರಿ ನಮ್ಮ ಅಜ್ಜಾರ ಈಗೂ ನಾವ್ ಅಂತಿವಿ ಯಪ್ಪಾ ಕಾಲ್ ನೋವತ್ ಅಂತ ನಾವ್ ಇಷ್ಟು ಇಷ್ಟ್ ದೊಡ್ಡ್ ಹೊಲ್ದಾಗ ನಡಕೊಂತ ಅಡ್ಯಾಡ್ತಿದ್ವಿ ಅಂತಾರ ಅವ್ರು. ಹೌದ್ರಿ ನಮ್ಮ ಅಜ್ಜಾ ಅದುನು ಆ cycle ತಗೊಂಡು ನಮ್ಮ ಅಜ್ಜಾ ಅದುನು ಇದು ಶಿಕ್ಷಕರಿದ್ರಿ cycle ತಗೊಂಡ್ ಹೋಗ್ತಿದ್ರ ಅಂತ್ರಿ ಒಂದ್ ಊರಿಂದ ಇನ್ನೊಂದ್ ಊರಿಗಿ.

ನಮ್ಮ ಅಜ್ಜಿ ಅದು ಅಡಗಿ ಮಾಡಿ ಬುತ್ತಿ ಕಟ್ಟಿ ಎರ್ಡ್ ಎರ್ಡ್ ಮೂರ್ ಮೂರ್ ದಿನದ್ದ್ ಒಮ್ಮಿಲ್ಗನೆ ಕಟ್ಟಿ ಕೊಡ್ತಿದ್ರ ಅಂತ್ರಿ ಹಿಂಗ paper ನಡದಾಗದು ಅವ್ರಿಗಿ ಬಿಡ್ತಿದ್ದಿಲ್ಲ ಅಂತ್ರಿ ಹೋಗಾಕ ಬರಾಕ ಹಂಗೆ ಅಲ್ಲೆ ಸಾಲ್ಯಾಗ ಇರ್ತಿದ್ರ ಅಂತ್ರಿ.

ಕಟ್ಟ್ ಕೊಡ್ತಿದ್ರ ಅಂತ್ರಿ ಅದ್ನ ಎರ್ಡ್ ಮೂರ್ ದಿನಾ ಇಡ್ತಿದ್ರ ಅಂತ್ರಿ ಏನು ಆಗ್ತಿರ್ಲಿಲ್ಲ ಅಂತ್ರಿ ಹಂಗ ಉಂತಿದ್ರ ಅಂತ. ಈಗೇನ್ರಿ ಮುಂಜಾನ್ ಮಾಡಿದ್ದು ಸಂಜೀಕ್ ಹಳ್ಸೆ ಬಿಡ್ತೈತಿ. ಹೌದ್ರಿ ಈಗಿಂದ ಆಹಾರದಾಗು ಅದ ಐತ್ರಿ ಮನಷ್ಯಾನ ಜೀವನ್ದಾಗು ಅದ ಐತ್ರಿ. ಅವಾಗಿನಾವ್ರು ದವಾಖಾನಿ ಅಂದ್ರ ಏನೊ ಒಂದ್ ಅದ್ಭುತ ಆದಂಗ್ರಿ ಅವ್ರಿಗ್ ದವಾಖನಿ ಅಂದ್ರ. ನಮಗ ದಿನಾ ಹೋಗಿ ಬಂದ್ರು ದವಾಖನಿ ತಪ್ಪುದಿಲ್ಲ.

ಆದ್ರು ಅಜ್ಜಿ ಇವ್ರ್ ಮಾಡಿದಂಗ್ ಜೀವನಾ ನಾವ್ ಮಾಡ್ತಿವೊ ಇಲ್ಲೋ ಅನ್ನಿಸ್ಬಿಟ್ಟೆತ್ರಿ. ಹಾ ನಮ್ಮ್ ಅಜ್ಜಿ ಅದುನು ಅವಾಗ ಶೇರ್ಗಟ್ಲೆ ರೊಟ್ಟಿ ಬಡಿತಿದ್ರ ಅಂತ್ರಿ ನಾನ್ ಅಂತ್ರು ಐದ್ ರೊಟ್ಟಿಗಿನ ಹೆಚ್ಚಿಗಿ ಅಂದ್ರೆ ರೊಟ್ಟಿ ಮಾಡಿಲ್ರಿ ಇನ್ನ ತನಾ ಆದ್ರುನುರಿ. ಹಂಗ ಆಕ್ಕೇತಿ ಬಿಡ್ರಿ ಅದ್ ಅವ್ರ ಒಲಿ ಮ್ಯಾಲ ಅಡಗಿ ಮಾಡ್ತಿದ್ರ್ ನಮ್ದ್ gas ಮತ್ತೆ. ಹ್ಮ್ gas ಮ್ಯಾಲೆ ಮಾಡೋದ್ ಆಗಾಂಗಿಲ್ರಿ ನಮಗ್ gas ಮುಂದ್ ನಿತ್ರೆ ನೀರ ಇಳ್ಯಾಕತ್ತ್ ಬಿಡ್ತಾವು.

ಅವ್ರ್ ಹೆಂಗ್ ಮಾಡ್ತಿದ್ರ ಏನೊ ಒಲಿ ಮುಂದ್ ಕೂತ್ ಮಾಡ್ತಿದ್ರಿ ಅವಾಗ. ನಮ್ಮ ಅಜ್ಜಿ ಹೇಳ್ತಿರ್ತಾಳ್ರಿ ನಾವೆಲ್ಲಾ ಏಟ್ಟೆಟ್ಟ್ ಮಾಡೇವಿ ಮನ್ಯಾಗ ಒಂದ್ ಇಪ್ಪತ್ತ್ ಮೂವತ್ತ್ ಮಂದಿರಿ. ಅದ್ರಾಗ ಆಳುಗೊಳು ಅಂತ್ರುನು ಸಿಕ್ಕಾಪಟ್ಟೆ ಉಣ್ತಿದ್ರ ಅಂತ್ರಿ ಅವಾಗ.

ಈಗೆಲ್ಲಿ ಆಳುಗೊಳ್ರಿ ನಾವೇನ ಆಳುಗೊಳಿಗೆ ಒಂದಿಟ್ ರೊಕ್ಕಾ ಕೊಟ್ಟ್ ಕಳ್ಸಿಬಿಡ್ತೇವ ಮುಗಿತ್.

ಮತ್ತೆನ್ರೀ ಮತ್ತ್ ಏನ್ ವಿಶೇಷ? ಮತ್ತ್ ಏನ್ ಇಲ್ರಿಪಾ ಮತ್ತ್ ಹೋಗೋನ ತಗೋರಿ ಯವಾಗಾರು ಊರಿಗ್ ಬಂದಾಗ ಬೆಟ್ಟಿ ಆಗೋನ ಅಂತ.

Hello .

ಹಾ ಅರಾಮ್ ನೀನ್ ಹೇಗಿದ್ದಿ?

ನಾ ನಾನ್ ಚನ್ನಾಗಿದೆನೆ ತಿಂಡಿ ಆಯ್ತಾ? ಮತ್ತೆ ಆ ನಿನ್ದು? ಹಾ ನಂದು ಹಾ ಈಗ ವಿಶೇಷಾ ಹೇಳ್ಬೇಕು.